ಈಗ ಆಲ್ಮೋಸ್ಟ್ ಜ ಜಾಸ್ತಿ ಆದವ ಅಂಗಡಿ ಎಲ್ಲ ಈಗ. ಚೊಲೊ ಆಗೇತ್ ಅದೊಂದು.

ಏಟಿಎಂ ಆಗಿ ಬಹಳ ಚೊಲೊ ಆಗೆತಿ. ಅವಾಗ ಬ್ಯಾ ರೊಕ್ಕ ತಗಿಬೇಕಂದ್ರ ಬ್ಯಾಂಕ್ ಇಗ ಹೋಗ್ಬೇಕಿತ್ತು ಬ್ಯಾರೆ ಪಾಳೆ ಹಚ್ಬೇಕಿತ್ತು.